ಸುತ್ತಮುತ್ತಲು ಗಿಡಗಳಿವೆ ಹಸಿರು ಕುಂಡಲದಲ್ಲಿ ಗಿಡಗಳನ್ನು ನೆಡಲಾಗಿದೆ ಗಾಡಿಯು ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಪ್ರಮಾಣದ ಬಿಲ್ಡಿಂಗ್ ಕಾಣುತ್ತಿದ್ದೆ.

ಮೆಟ್ಟಿಲುಗಳು ಇವೆ ಒಂದು ಕಮಾನ್ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಪ್ರಮಾಣದ ಕಟ್ಟಡವು ಕಾಣುತ್ತಿದೆ ಅದರ ಮೇಲೆ ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಗೋಡೆಯ ಮೇಲೆ ಹಲವಾರು ರ್ಯಾಕ್ ನಲ್ಲಿ--

ಇದರ ಒಳಗಡೆ ಹಲವಾರು ವಸ್ತುಗಳು ಗೋಡೆಯ ಮೇಲೆ ಅಂಟಿಸಿದ್ದಾರೆ.

ನಳಗಳು ಕಾಣುತ್ತಿವೆ ಟೇಬಲ್ ಇದೆ ಕುರ್ಚಿಗಳು ಕಾಣುತ್ತಿವೆ ಒಬ್ಬ ಮನುಷ್ಯನು ಕೂತಿದ್ದಾನೆ.

ಈ ಚಿತ್ರದಲ್ಲಿ ಒಂದು ಶಾಲೆಯು ಕಾಣುತ್ತಿದೆ ದೊಡ್ಡ ಪ್ರಮಾಣದಲ್ಲಿ --

ಕೆಂಪು ಬಣ್ಣದ ವಯರ್ ಗಳನ್ನು ಕಾಣುತ್ತಿವೆ.

ಅದರ ಕೆಳಗೆ ಎಲ್ಲೋ ಕಲರ್ ಡಬ್ಬಿಯು ಕಾಣುತ್ತಿದೆ.

ಟ್ಯೂಬ್ ಲೈಟ್ ಕಾಣುತ್ತಿವೆ ರ್ಯಾಕ್ ಗಳು ಇವೆ ಹೊರಗಡೆ ಮೀಟರ್ ಕಾಣುತ್ತಿದೆ